ಉಡಳವಾಗಿ ತಮ್ಮ ದೇಹವನ್ನು ಕಸ್ರತಿನಿಂದ ಬಳಸುತ್ತಾರೆ.

ಈ ದೃಶ್ಯದಲ್ಲಿ ನಾವು ತರತರದ ಚೆಂಡುಗಳನ್ನು ಕಾಣಬಹುದು ಹಾಗು ಈ ಆಟಕ್ಕೆ ಬೇಕಾದ --

ಇರುತ್ತದೆ ಈ ಅಂಗಡಿಯಲ್ಲಿ ನಾವು ಅಹ್ ತಿಂಡಿ ತಿನಿಸುಗಳನ್ನು ಕಾಣಬಹುದು ಅದುವೆ ಚಾಕೊಲೇಟ್ ಅಹ್ .

ಈ ದೃಶ್ಯದಲ್ಲಿ ನಾವು ರಸ್ತೆಯಮೇಲೆ ಚಲಿಸುತ್ತಿರುವ ವಾಹನಗಳನ್ನು ಕಾಣಬಹುದು ಹಾಗು ಸಣ್ಣಪುಟ್ಟ --

ಮನೆಗಳನ್ನು ಕಾಣಬಹುದು ಮನೆಗಳ ಸುತ್ತಮುತ್ತ ಗಿಡವನ್ನು ಅಹ್ ಗಿಡವನ್ನು ನೆಟ್ಟಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಅಹ್ ಗಿಡಮರಗಳನ್ನು ಕಾಣಬಹುದು ಹಾಗು ಗುಡ್ಡಬೆಟ್ಟಗಳನ್ನು ಕಾಣಬಹುದು.

ಅಹ್ ವ ಹೊಸ ವರ್ಷದ ಮತ್ತು ಅಹ್ ಮದುವೆಯಲ್ಲಿ ಬಳಸುತ್ತೇವೆ ಹಾಗು ಇದನ್ನು ನಾವು --

ಈ ದೃಶ್ಯದಲ್ಲಿ ಶಿಕ್ಷಕರು ಅಹ್ ಪಾಠವನ್ನು ಮಾಡುತ್ತಿದ್ದಾರೆ ಹಾಗು ಷ --

ಹಣ್ಣುಗಳನ್ನು ಕಾಣುತ್ತೇವೆ ಹಾಗು ಖರೀದಿಸುವುದನ್ನು ಕೂಡ ಕಾಣುತ್ತೇವೆ. ಮಹಿಳೆಯರು ಹಣ್ಣುಗಳನ್ನು ಹುಡುಕಿ ಕಾಂತಿ ಬೆಳೆಸಲು--

ರೆಸ್ಟೋರೆಂಟ್ ಅನ್ನು ಆಕರ್ಷಿಸಲು ಹಲವಾರು ಗಿಡಮರಗಳನ್ನು ಅಹ್ ನೆಟ್ಟಿದ್ದಾರೆ ಹಾಗು --